ಬ್ಲೂ ಕಲರ್ ಬಲೂನ್ ಅನ್ನು ಡೆಕೋರೇಟ್ ಮಾಡಿದ್ದಾರೆ ಹಾಗೆ ತುಂ ಮೂರ್ ನಾ ಒಂದ್ ಐದ್ ಆರ್ ಜನ ನಿಂತ್ಕೊಂಡಿದ್ದಾರೆ ಹಾಗೆ ಬೈಕು ಕಾಣ್ತಾವುಂಟು ಒಂದು ಚೇರು ಕಾಣ್ತಾ ವುಂಟು.

ಇದೊಂದು ದೇವಸ್ಥಾನದಲ್ಲಿರೋವಂತ ವಿಗ್ರಹಗಳು ಹಾಗೆಯೇ ಭಕ್ತಾದಿಗಳು ಕುಳಿತುಕೊಂಡು ಭಜನೆ ಮಾಡ್ತಾಇದ್ದಾರೆ. ಒಬ್ರು ಮೈಕ್ ದಲ್ಲಿ ಏನೋ ಹೇಳ್ತಾ ಇದ್ದಾರೆ. ಹಾಗೆಯೆ--

ಎಲ್ಲೋ ಆರೇಂಜ್ ರೆಡ್ ಕಲರ್ ಗಳು ಕಾಣ್ತಾವುಂಟು ನೀರಿನ ಬಾಟ್ಲು ಗಳು ಕಾಣ್ತಾವುಂಟು ಹಾಗೆ ಲೆಕ್ಚರ್ಸ್ ಗಳು ಕಾಣ್ತಾಇದ್ದಾರೆ ಕಿಟಕಿಗಳು ಬಾಗಿಲುಗಳು --